ಮುಂದೇನು ಲೈಟ್ ಹಾಕಿದ್ದಾರೆ ಹಾಗೆ ಗಾಡಿಗಳು ಪಾರ್ಕ್ ಮಾಡಿದ್ದರೆ.

ತುಂಬಾ ಕ್ಲೀನ್ ಆಗಿದೆ ಫ್ರೆಶ್ ಏರ್ ಇಲ್ಲಿ ಸಿಗುತ್ತದೆ ಇಲ್ಲಿ ವಾಕ್ ಮಾಡಬಹುದು ನಾವು ಸಣ್ಣ ಸಣ್ಣ ಮಕ್ಕಳನ್ನು ಕರೆದುಕೊಂಡು ಆಟ ಆಡಲಿಕ್ಕೆ--

ಫ್ರೆಶ್ ಆದ ಗಾಳಿ ತಂಪಾದ ಗಾಳಿ ಮೈಂಡ್ ಫ್ರೆಶ್ ಮಾಡುತ್ತೆ. ಹಾಗೂ ಇಲ್ಲೊಂದು ಬೆಸ್ಟ್ ಬಿನ್ ಇದೆ ಮಂಕಿ ಇಮೇಜ್ .

ಈ ಚಿತ್ರದಲ್ಲಿ ನಾವ್ ಒಂದು ಕ್ಲಾಸ್ ರೂಮ್ ನಾ ನೋಡತ್ತಾ ಇದ್ದಿವಿ ಕ್ಲಾಸ್ ರೂಮ್ ದಲ್ಲಿ ಹೊಸಾದಾದ ಬೆಂಚೆಸ್ ನಾ ತಂದು ಹಾಕಿದ್ದಾರೆ.

ಈ ಅಂಗಡಿಯಲ್ಲಿ ಲೈಟು ಪ್ಲಬಿಂಗ್‌ ಐಟೆಮ್ಸಗಳು ದೊರಕುತ್ತದೆ.

ಪಾದದ ಅಡಿಯಲ್ಲಿ ಆಂಜನೇಯ ಸ್ಟ್ಯಾಚ್ಯೂವನ್ನು ಸಹಾ ನಾವು ನೋಡಬಹುದಾಗಿದೆ--

ತ್ರದಲ್ಲಿ ರೈತನೊಬ್ಬನು ರೈತ ದಂಪತಿಗಳಿಬ್ಬರು ಹೊಲ ಹೂಳುತ್ತಿರುವ ದೃಶ್ಯವನ್ನು ನೋಡಬಹುದು. ಜೋಡಿ ಎತ್ತಿಗೆ--

ಕರ್ನಾಟಕ ದೇಶದ ಭಾವುಟವನ್ನು ಹಾಕಿದ್ದಾರೆ ಹಳದಿ ಮತ್ತು ಕೆಂಪು ಬಣ್ಣದ ಭಾವುಟ . ಈ ಸ್ಟ್ಯಾಚುವಿಗೆ ಹೂವಿನ ಹಾರಗಳು ಹಾಕಿ--